ಹಾಗೆ ನದಿಯ ಸುತ್ತಮುತ್ತಲೂ ಹಸಿರಾದ ಗದ್ದೆ ಇದೆ. ಅಗತ್ಯಲ್ಲಿ ದೊಡ್ಡ ದೊಡ್ಡ ಮರ ಗಿಡಗಳಿವೆ. ಹಾಗೆ ಇಲ್ಲಿ ರೋಡಲ್ಲಿ ಉದ್ದಕ್ಕೂ ಸ್ಟ್ರೀಟ್ ಲೈಟ್ ಕಂಬಗಳು ಉಂಟು. ಹಾಗೆ ಒಬ್ಬಅಲ್ಲಿ ಒಬ್ಬ ಬೈ ವಿದ್ಯುತ್ ಚಕ್ರ ವಾಹನದಲ್ಲಿ ನಿಂತಿದ್ದಾರೆ.

ಈ ಚಿತ್ರವನ್ನ ನೋಡತ್ತಾ ಇದ್ರೆ ಇದೊಂದು ಆರ್ಕೆಸ್ಟ್ರ ಪ್ರೋಗ್ರಾಮ್ ಅಂತ ಅನ್ನಿಸ್ತಾ ಇದೆ. ಹಾಡಿನ ಪ್ರೋಗ್ರಾಂ ಹೋಗ್ತಾ ಇರಬೋದು ಈಗಿನ ಟ್ರೆಂಡ್ ಆಗುತ್ತಿದೆ. ಎಲ್ಲ ಮದುವೆ ರಿಸೆಪ್ಷನ್ ಪ್ರೋಗ್ರಾಮ್ ನಲ್ಲಿ ಮತ್ತೆ ದೊಡ್ಡ ದೊಡ್ಡ ಪ್ರೋಗ್ರಾಮ್ ನಲ್ಲಿ ಒಂದು ಆರ್ಕೆಸ್ಟ್ರ ಅಂತ ಇಟ್ಟಕೊಂಡಿರತ್ತರೆ.